ಆಗಿ ಬೆಳೆಸುತ್ತಾರೆ ಮತ್ತು ಗಿಡ ಮರಗಳನ್ನುಕೂಡ ಬೆಳೆಸುತ್ತಾರೆ ಆ ಇಲ್ಲಿ ವೊ ಕೆಲವು ಸಿಮೆಂಟ್ ಮೊಲಗಳನ್ನು ಮಾಡಿದ್ದಾರೆ ಮತ್ತು ಒಂದು --

ಈ ಚಿತ್ರದಲ್ಲಿ ನಾವು ಒಂದು ಫಂಕ್ಷನ್ ನ್ನು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಜನರು ಬಂದು ಆ ಫಂಕ್ಷನ್ ನ್ನು ತುಂಬಾ ವಿಜ್ ವಿಜೃಂಭಣೆಯಿಂದ ಅದನ್ನು ಆಚರಿಸು --

ತ್ತಿದ್ದಾರೆ ಅಲ್ಲಿ ಕಲರ್ಫುಲ್ ಆದ ಲೈಟ್ಸ್ ಗಳನ್ನು ಕೂಡ ಹಾಕಿಸಿದ್ದಾರೆ. ಏಕೆಂದರೆ ಅಲ್ಲಿ ಬರುವ ಜನರು ಅದನ್ನು ನೋಡಿ ಹೊಗಳಲಿ ಎಂದು ಮತ್ತು--